ಇದರಲ್ಲಿ ಎರಡು ಗಾಲಿಗಳು ಸಹ ಕಾಣುತ್ತಿವೆ ಹಾಗು--

ಇದೊಂದು ದೇಗುಲವಾದ ಗುಡಿ ಗುಡಿ ಇರಬಹುದು ಇದರ ಮುಂದುಗಡೆ ಇಬ್ಬರು ಬೈಕ್ ನಿಲುವಿಟ್ಟಿದ್ದಾರೆ.

ಇದು ಒಂದು ಶಾಪ್ ಆಗಿದೆ ಇಲ್ಲಿ ಗಾಳಿಗಳು ಸಿಗುತ್ತವೆ ಇದರಲ್ಲಿ ಮೂರು ಚೇರುಗಳಿವೆ ಬ್ಲಾಕ್ ಕಲರ್ .

ಹಾಗು ಇಲ್ಲಿ ಒಂದು ಕಾರಿದೆ ಅದರೊಳಗೆ ಒಂದಷ್ಟು ವಸ್ತುಗಳಿವೆ ಹಾಗು ಅಲ್ಲಿ ಬ್ಲಾಕ್ ಟೇಬಲ್ ಇದೆ.

ಮತ್ತು ಅವುಗಳು ವೈಟ್ ಕಲರ್ ಅಲ್ಲಿದೆ ಅದರಲ್ಲಿ ನಡ್ಕೋ ಯೆಸ್ ಅನ್ನುವುದು ಕೇಸರಿ ಕಲರ್ ಇದೆ.

ಇದರ ಮೂವೆಯಲ್ಲಿ ಕೆ_ಎಂ_ಕೆ ಅಂತ ಬರ್ತಿದ್ದಾರೆ ಬ್ಲೂ ಕಲರ್ ಅಲ್ಲಿ ಇದು ವೈಟ್ ಕಲರ್ ಇವೆ.

ಈ ಚಿತ್ರವು ಒಂದ್ ಹಣ್ಣುಗಳ ಅಂಗಡಿಗೆ ತೋರಿಸುವಂತೆ ಇಲ್ಲಿ ವಿವಿಧ ಬಣ್ಣದ ಮತ್ತು ಪ್ರಕಾರದ ಹಣ್ಣುಗಳನ್ನು ಅಕ್ಕರವಾಗಿ ಮಾರಾಟ ಮಾಡಲಾಗಿದೆ.

ಇದೊಂದು ಮನೆಯ ಆಗಿರಬಹುದು ಮನೆಯ ಹೊರಗಿಂದ ತೆಗೆದ ಫೋಟೋ ಇದರ ಮಗ್ಗಲ ಸುತ್ತಲೂ ಗಿಡಗಳು ಸುಮಾರು ಗಿಡಗಳಿವೆ.

ಅದರ ಹಿಂದೆಗಡೆ ಒಂದು ಡುಂ ಮಸದಿ ಇದೆ.